ಹಾಗೆ ಇಂಗ್ಲಿಷ್ ನಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರೆದಿದ್ದಾರೆ ಹಾಗೆ ಬ್ಯಾಂಕ್ ಬಂದಿದೆ ಹಾಗೆ ಮೇಲ್ಗಡೆ ಮೂರು ನಾಲ್ಕು ಅಂಗಡಿಗಳಿವೆ ಈ ಸೈಡಿನಲ್ಲಿ ಕೆಂಪು ಕಲರಿನಲ್ಲಿ ವೊಡಾಫೋನ್ ತ್ರೀ ಜಿ ಅಂತ ಬರೆದಿದ್ದಾರೆ.

ಇದೊಂದು ಚರ್ಚ್ ಆಗಿದೆ ಆ ಚರ್ಚಿನಲ್ಲಿ ಒಬ್ಬನು ನಡೆದುಕೊಂಡು ಹೋಗುತ್ತಿದ್ದಾನೆ ಹಾಗೆ ಆಕಡೆ ಈಕಡೆ ಬ್ಲೂ ಕಲರಿನ ಕಸವನ್ನು ಹಾಕುವುದನ್ನು ಇಟ್ಟಿದ್ದಾರೆ.

ಇದೊಂದು ಹೊಸ ರಿಕ್ಷಾ ಆಗಿದೆ ಹಾಗೆ ಒಂದು ರಿಕ್ಷಾ ಬ್ಲಾಕ್ ಕಲರ್ ನಲ್ಲಿ ಇದೆ ಹಾಗೆ ಇನ್ನೊಂದು ರಿಕ್ಷಾ --

ಇದೊಂದು ಬುಕ್ ಸ್ಟಾಲಾ ಆಗಿದ್ದು ಬುಕ್ ಸ್ಟಾಲ್ ನಲ್ಲಿ ಹಲವಾರು ಜನರು ಇದ್ದಾರೆ. ಹಾಗೆ ಅದರಲ್ಲಿ ಒಂದು ವೈಟ್ ಪ್ಯಾಂಟ್ ವೈಟ್ ಶರ್ಟ್‌ ಹಾಕಿದ್ದಾನೆ. ಅವನು ಬ್ಯಾಗ್ ಅನ್ನು ಹಾಕಿ ಆ ಕಡೆ ಮುಖ ಮಾಡಿ ನಿಂತಿದ್ದಾನೆ.

ಇದು ಒಂದು ನದಿಯಾಗಿದೆ ನದಿಯ ಮೇಲೆ ಒಂದು ಬ್ರಿಡ್ಜ್ ಸಹ ಇದೆ. ಬ್ರಿಡ್ಜ್ ನಲ್ಲಿ ಒಬ್ಬ ವ್ಯಕ್ತಿಯು ನೀರನ್ನು ನೋಡುತ್ತ ಇದ್ದಾನೆ. ಅವನು ಶೂ ಅನ್ನು ಹಾಕಿದ್ದಾನೆ ಹಾಗೆ ಬ್ಲೂ ಕಲರ್ ಚಡ್ಡಿಯನ್ನು ಹಾಕಿದ್ದಾನೆ ರೆಡ್ ಕಲರ್ ಟಿ ಶರ್ಟ್ ಹಾಕಿದ್ದಾನೆ.

ಇದೊಂದು ತೇರಾಗಿದೆ ತೇರಿನಲ್ಲಿ ಹಲವಾರು ಹೂಗಳನ್ನೂ ಇಟ್ಟಿದ್ದಾರೆ ಹಾಗೆ ತೇರಿನ ಮುಂದೆ ಹಲವಾರು ಜನರು ನಿಂತಿದ್ದಾರೆ ಆ ತೇರಿನ ಬಾಳೆದಿಂಬಿನ ಒಂದು ಸೈಡಲ್ಲಿ --